ಅದನ್ನು ಕನ್ನಡ ಇಂಗ್ಲಿಷ್ ಹಿಂದಿಯಲ್ಲಿ ಬರೆದ್ದಿದಾರೆ ಹಾಗು ಬಜಾರ್ ಬ್ರಾಂಚ್ ಎಂದು ಬರೆದ್ದಿದಾರೆ ಅದನ್ನು ಸಹ ಕನ್ನಡ ಇಂಗ್ಲಿಷ್ ಹಿಂದಿಯಲ್ಲಿ ಬರೆದ್ದಿದಾರೆ.

ಹಾಗೂ ಒಂದು ಮೇಲ್ಗಡೆ ಲೈಟ್ ಇದೆ ಇಲ್ಲಿ ಸಾಮಾನುಗಳನ್ನು ಹೊಂದಿಸಿ ಇಟ್ಟಿದ್ದಾರೆ.

ವಿಂಡೋಗಳು ಇವೆ ಹಾಗೂ ಚೈನ್ ಡೋರ್ ಇದೆ ಎಂದು ಹೇಳಬಹುದು ಇದನ್ನು ಕ್ಲೋಸ್ ಮಾಡಿದ್ದಾರೆ ಇದರ ಬೋರ್ಡ್ ಬ್ಲೂ ಮತ್ತೆ ಎಲ್ಲೋ ಕಲರ್ ಗಳಿಂದ ಮಾಡಿದೆ.

ಮತ್ತು ಈ ಬ್ಯಾಂಕನ್ನು ಈಗ ಕ್ಲೋಸ್ ಮಾಡಿದ್ದಾರೆ- ಇದರ ಮುಂದೆ ಮೆಟ್ಟಿಲುಗಳು ಇವೆ.

ಮತ್ತು ಇಲ್ಲಿ ರೆಡ್ ಬ್ಲೂ ಕಲರ್ ಕಣ್ ಇವೇ ಮತ್ತು ಇದು ವೈಟ್ ಕಲರ್ ಬಿಲ್ಡಿಂಗ್ ಆಗಿದೆ ಎಂದು ಹೇಳಬಹುದು.

ಒಂದು ಬ್ಲಾಕ್ ಕಾರಿ ದೆ ಒಂದು ವೈಟ್ ಕಾರಿ ದೆ ಒಂದು ಕೆಂಪು ರೆಡ್ ಕಲರ್ ಒಂದು ಬೈಕ್ ಇದೆ ಮತ್ತು ಹಲವಾರು ವ್ಯಕ್ತಿಗಳು ಕೆಳಗಡೆ ನಿಂತಿದ್ದಾರೆ.

ವೈಟ್ ಮತ್ತು ಬ್ಲೂ ಕಲರ್ ಬಲೂನ್ಗಳನ್ನೂ ಅಂಟಿಸಿದ್ದಾರೆ ಗೋಡೆಯು ಬೆಳ್ಳಗಾಗಿದೆ.

ಇದರ ಬಣ್ಣ ಎಲ್ಲೋ ಆಗಿದೆ ಮತ್ತು ಮುಂದ್ಗಡೆ ಅದರ ಡ್ರೈವರ್ ಕುಳಿತುಕೊಳ್ಳುವ ಸೀಟ್ ಮತ್ತು ಹಿಂದ್ಗಡೆ ಇಬ್ಬರು ವ್ಯಕ್ತಿ ಕುಳಿತುಕೊಳ್ಳುವಷ್ಟು ಜಾಗದ ಸೀಟ್ ಇದೆ ಎಂದು ಹೇಳಬಹುದು.

ಅದರ ಕಲರ್ ಎಲ್ಲೋ ಕಲರ್ ಇದೆ ಅದರ ಮೇಲೆ ಡೆಮೋ ಅಂತ ಬರ್ದಿದ್ದಾರೆ ಅದರ ಬಾಜು ಒಂದು ವೈಟ್ ಕಾರು ನಿಂತಿದೆ ಮತ್ತು ಅಲ್ಲಿ ಒಂದು ದೊಡ್ಡ ಗಿಡವು ಇದೆ ಎಂದು ಹೇಳಬಹುದಾಗಿದೆ.

ಇದಕ್ಕೆ ಎರಡು ದೊಡ್ದು ಗೇಟ್ ಗಳಿವೆ ಹಾಗೂ ಎರಡು ಸಣ್ಣ ಗೇಟ್ ಗಳಿವೆ ಮತ್ತು ಇಲ್ಲಿ ಈ ಗೇಟಿ ನ ಮುಂದೆ ಇಬ್ಬರು ವಾಚ್ಮನ್ಗಳು ಇದ್ದಾರೆ ಒಬ್ಬರು ಕುಳಿತುಕೊಂಡಿದ್ದಾನೆ ಒಬ್ಬರು ನಿಂತುಕೊಂಡಿದ್ದಾರೆ ಅಂತ ಹೇಳಬಹುದು.